ಈ ಕಟ್ಟಡದಲ್ಲಿ ಹಲವಾರು ಗಾಜುಗಳಿಂದ ಕಿಟಕಿಗಳನ್ನು ನಿರ್ಮಿಸಿದ್ದಾರೆ ಅದರಲ್ಲಿ ಕೆಲವು ಗಾಜುಗಳು ಒಡೆದಿರುತ್ತದೆ ಹಾಗು ಪಕ್ಕದಲ್ಲಿ ಗಿಡ ಮರಗಳು ಸಹ ವೀಕ್ಷಿಸಬಹುದಾಗಿದೆ ಇದರ ಮುಂದಗಡೆ ಒಂದು ಕಂಬವನ್ನು ನಿಲ್ಲಿಸಿದ್ದಾರೆ ಅದರ ಮೇಲೆ ಜಂಡವು ಹಾರುತಿದೆ.

ಒಂದು ಶಾಪಿಂಗ್ ಮಾಲ್ ಆಗಿರುತ್ತದೆ ಇದನ್ನು ಬಣ್ಣ ಬಣ್ಣಗಳಿಂದ ಅಲಂಕಾರಿರುಸುತ್ತಾರೆ. ಇದರಲ್ಲಿ ಹಲವಾರು ಜನರು ಹಲವಾರು ವಸ್ತುಗಳನ್ನ ತೆಗೆದುಕೊಳ್ಳುತ್ತಾರೆ.

ಇದು ತುಂಬಾನೆ ಚನ್ನಾಗಿರುವ ಒಂದು ಮೈದಾನವಾಗಿದೆ ಅಕ್ಕಪಕ್ಕದಲ್ಲಿ ಗಿದಮರಗಳು ಸಹ ನಮಗೆ ಕಂಡು ಬರುತ್ತವೆ ಇದು ತುಂಬಾನೆ ಚನ್ನಾಗಿ --

ಇದೊಂದು ಷಾಪಿಂಗ್ ಮಾಲ್ ಆಗಿರುತ್ತದೆ ಇದರಲ್ಲಿ ಬ್ಯಾಗ್ಗಳು ದೊರೆಯುತ್ತವೆ ಹಾಗೂ ಬಟ್ಟಗಳು ದೊರೆಯುತ್ತವೆ ನಮಗೆ ಬೇಕಾದ ಬಟ್ಟೆಗಳನ್ನ ನಾವು ಆಯಕೆ ಮಾಡಿಕೊಳ್ಳಬಹುದು.